ಬೋಟ್ ಗಳು ಮೀನುಗಾರಿಕೆಗೆ ಒಂದು ಉತ್ತಮ ವಾಹನ ಅಂತ ಹೇಳಿದ್ರೆ ಅದು ಬೋಟ್ .

ಹಲವು ವರ್ಷಗಳು ತಗೆವುತ್ತದ್ದೆ ಇದನ್ನು ಆಹ್ಹ್ ತಯಾರ್ ಮಾಡ್ಬೇಕು ಅಂತ ಹೇಳಿದ್ರೆ ಅದರಿಂದ ಆಹ್ಹ್ ಇದು ಒಂದು ದಿನ ವಾಪಾಸ್ ಪಡೀಲಿಕ್ಕೆ ತುಂಬಾ ಕಷ್ಟ ಇದೆ ಅದರಿಂದ ಇದನ್ನ ಮಿತವಾಗಿ ಬಳಸಬೇಕು.

ಕರ್ನಾಟಕ ಬ್ಯಾಂಕ್ ಭಾರತದ ಪ್ರಮುಖ ಬ್ಯಾಂಕ್ ಗಳಲ್ಲಿ ಕರ್ನಾಟಕ ಬ್ಯಾಂಕ್ ಕೂಡ ಹೌದು ಹಾರುತ್ತ ಇದು ತನ್ನ--

ಕ ಕಸ್ಟಮರ್ ಗಳಿಗೆ ಹಲವಾರು ಸೇವೆಗಳನ್ನು ನೀಡುತ್ತದ್ದೆ ಚಿನ್ನ ಖರೀದಿ ಚಿನ್ನದ ಮೇಲೆ ಸಾಲ ವಾಹನ ಖರೀದಿಯ ಮೇಲೆ ಸಾಲ ಇದು ಕಡಿಮೆ ಬಡ್ಡಿ ದರದಲ್ಲಿ ಹಲವಾರು ಸಾಲಗಳನ್ನ ನಿಡುವಂತಹ ಒಂದು ಸಂಸ್ಥೆಯಾಗಿದೆ.

ಮತ್ತೆ ಆ ನೇವಿ ಗಳು ಈ ಶಿಪ್ ಅನ್ನು ಬಳಸುತ್ತಾರೆ.